ಅದರ ಸುತ್ತ ನೃತ್ಯ ಮಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದಿವಿ.ಹಾಗು ಉಳಿದವರು ನಿಂತು ನೋಡ್ತಾ ಇದಾರೆ ಶಿಕ್ಶಕರು ಮತ್ತು ಪೋಷಕರು ಕೂಡ ಇಲ್ಲಿ ಹಾಜರಿದ್ದಾರೆ .

ಹಾಗೆ ಈ ಕಡೆ ಅಂಗಡಿಗಳು ಐಸ್ ಕ್ರೀಮ್ ಗಳು ಹೀಗೆ ಬೇರೆ ಬೇರೆ ತರದ ಅಂಗಡಿಗಳನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಕಡೆ ಗೋಲ್ಗಪ್ಪಾ ಹಾಗೆ ಬೇರೆ ಬೇರೆ ಅಂಗಡಿಗಳನ್ನ ಈ ಜಾತ್ರೆಯ ಒಂದು--

''ಆಹ್ ಸೈಕ್ಲಿಂಗ್‌ ಇದೆ ಮತ್ತೆ ರನ್ನಿಂಗ್‌ ಇದೆ ವಾಕಿಂಗ್‌ ಇದೆ. ಎಲ್ಲಾ ಪುಶ್‌ ಅಪ್‌ ಇತರ ಬೇರೆ ಬೇರೆ ರೀತಿಯ ಎಕ್ಸರ್ಸೈಜ್ ಮಾಡ್ಲಿಕ್ಕೆ ಬೇಕಾದಂತಹ ಇಕ್ಯೂಪ್ಮೆಂಟ್ಸಗಳನ್ನ ಇಲ್ಲಿ ಇಟ್ಟಿದ್ದಾರೆ.''

ಚಿತ್ರದಲ್ಲಿ ಒಂದು ಕೆಂಪು ಬಣ್ಣದ ಕಟ್ಟಡ ಕಾಣಿಸ್ತಾ ಇದೆ ಇದರಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡಾ ಆರ್ಚ್ ರೀತಿಯಲ್ಲಿ ಚಿತ್ತಾರವನ್ನು ಮೂಡಿಸಲಾಗಿದೆ ಸಣ್ಣ ವೆಂಟಿಲೇಟರ್ ಇರಬಹುದು.

ಚಿತ್ರದಲ್ಲಿ ನಮಗೊಂದು ಕ್ರೀಡಾಂಗಣ ಕಾಣಸ್ತಾಯಿದೆ ಬಹುಶ ಫುಟ್ಬಾಲ್ ಕೋರ್ಟ್ ರೀತಿಯಲ್ಲಿ ಭಾಸವಾಗ್ತಾಯಿದೆ ಹುಲ್ಲು ಹಾಸಿನಿಂದ ಆಹ್ ಮಾಡಿರುವಂತಹ ಮೈದಾನ ಇದು.

ಒಂದು ಮೈದಾನದ ಚಿತ್ರ ನಮಗೆ ಇಲ್ಲಿ ಕಾಣಸ್ತಾಯಿರೋವಂತಹದ್ದು. ದೊಡ್ಡ ಕಾಲೇಜು ಇದೆ ಅದರ ನಡುವಲ್ಲಿ ಒಂದು ಮೈದಾನ ಕೂಡಾ ಇದೆ ಮಕ್ಕಳಿಗೆ ಆಟ ಆಡಲಿಗೋಸ್ಕರ.